ದೃಶ್ಯದಲ್ಲಿ ನಾವು ದೊಡ್ಡದಾಗಿರುವಂತಹ ಒಂದು ಪಾರ್ಕ್ ನೋಡಬಹುದು ಹಾಗೂ ಇಲ್ಲಿ ಒಂದು ಸುಂದರವಾಗಿರುವಂತಹ ಶಿವಮೊಗ್ಗ ಕಂಟ್ರಿ ಕ್ಲಬ್ಬನ್ನು ಕಟ್ಟುತ್ತಿದ್ದಾರೆ.

ಇದರಲ್ಲಿ ನಾವು ದೊಡ್ಡದಾಗಿರುವಂತಹ ಹಾಗೂ ಹಚ್ಚಹಸಿರಿನಿಂದ ಕೂಡಿರುವಂತಹ ಪಬ್ಲಿಕ್ ಪಾರ್ಕೊಂ ದನ್ನು ನೋಡಬಹುದಾಗಿದೆ.

ಇಲ್ಲಿ ನಾವು ದೊಡ್ಡದಾಗಿರುವಂತಹ ಪಬ್ಲಿಕ್ ಪಾರ್ಕ್ ಒಂದನ್ನು ನೋಡಬಹುದಾಗಿದೆ. ಈ ಪಾರ್ಕ್ ನೋಡುವುದಕ್ಕೆ ಅತ್ಯಂತ ಸುಂದರವಾಗಿದ್ದು --

‌ಇಲ್ಲಿ ನಾವು ಪ್ರಖ್ಯಾತ ಪ್ರಸಿದ್ಧ ಹಾಗೂ ಹೆಸರುವಾಸಿ ಆಗಿರುವಂತಹ್ ಕಾರ್ಯಕ್ರಮದ ಜಾಗವಂದನ್ನು ನೋಡಬಹುದಾಗಿದೆ.

ಈ ಕಚೇರಿಯ ಮುಂಭಾಗದಲ್ಲಿ ಹಾಗೂ ಎಲ್ಲಾ ಜಾಗದಲ್ಲೂ ದೊಡ್ಡ ದೊಡ್ಡ ಗಿಡ ಮರಗಳು ನಡೆದುಕೊಂಡು ಹೋಗುವುದಕ್ಕೆ ಫುಟ್ಪಾತ್ ಎಲ್ಲಾ ತರಹದ ಸೌಲಭ್ಯಗಳನ್ನು ಈ ಕಚೇರಿಯಲ್ಲಿ ನಾವು ನೋಡಬಹುದಾಗಿದೆ.